ನೋಡಿ ಹೆಂಗ್ ಹೇರ್ ಸ್ಟೈಲ್ ಬೇಕು ಅಂತ ಅವ್ರಿಗೆ ಹೇಳಿರ್ತಾನಾ ಅವ್ರು ಹೇರ್ ಸ್ಟೈಲ್ ಎಲ್ಲ ಮಾಡಿರ್ತರ.

ಗಿಡಗಳು ಬೇರೆ ಬೇರೆ ಗಿಡಗಳು ಆವಾ ವಾಕಿಂಗ್ ಮಾಡ್ಲಿಕ್ಕೆ ನಡಬರ್ಕ ಜಾಗ ಕೊಟ್ಟಾರ.

ಅಲ್ಲಲ್ಲಿ ಬಲೂನ್ ಅದ್ ಹಾಕ್ಸಿ ಒಳಗ್ ನೀರ್ ಒಳಗ್ ಆಟ ಆಡೋದು ಬಹಳ ಚಲೋ ಅನ್ನಿಸ್ತದ.

ಇದು ಇದು ನೊಡಿದ್ರೇ ಒಂದ್ ಹೋಟೆಲ್ ಇದ್ದಂಗ ಅದ.

ಇದು ಇದು ಒಂದು ಪುರಾತನ ಕಟ್ಟಡ ಇಲ್ಲಿ ಎಲ್ಲಾ ಮಂದಿ--

ಅವ್ರ್ ಕಟ್ಟಡಗಳು ಹೆಂಗ್ ಕಟ್ಟಿದ್ರು ಅವರ್ದು ಬೇಸ್ ಮೆಂಟ್ ಹ್ಯಾಂಗ್ ಇತ್ತು ಎಲ್ಲ ನೋಡ್ಲಿಕ್ ಬರ್ತಾರಾ .

ಚೆಂದ ಇರಬೇಕು ನಿಮ್ಮ ಆಯಸ್ಸು ಚೆಂದಾಗಿ ಇರಬೇಕು ಅಂದರ್ ಡೆಲಿ ಎಕ್ಸರ್ಸೈಜ್ ಹೆಂಗ ಮಾಡ್ಬೇಕು ಅನ್ನದ ಹೆಳಿ ಕೊಡ್ತಾರ ಇಲ್ಲಿ.

ನಿಮಗ್ ಜಿಮ್ ಮಾಡ್ಲಿಕ್ಕಾ ಬಾರಿ ಚಲೋ ಆಗ್ತಾದ. ನೀವ್ ಇನ್ ಯೆಸ್ಟ್ ಟಚ್ ಮಾಡಿದ್ರು ಲಿಫ್ಟ್ ವೆಯಿಟ್ ಮಾಡಿದ್ರು ನಿಮಗೆ ಬಾಡಿಗೆ ತ್ರಾಸ್ ಆಗಂಗಿಲ್ಲ

ಬಾರಿ ಚೆಂದ ಕಾಣಸ್ತದ ಗುಡ್ ಗಾಡ್ ಒಳಗ್ ಜಲ್ಪದ ಹೇಯ್ಗ್ಟ್ ಲಿಂದ್ ಬೀಳೋದ್ ನೋಡಿದ್ರ ಬಾರಿ ಖುಷಿ ಆಗ್ತಾದ .

ಶ್ರೀ ಕಲ್ಯಾಣ ಅಸ್ಸೋಸಿಸೆಟ್ ಅಂತ ಹೇಳಿ ಇದು ಆಟೋದು ಷೋರೂಮ್ ಅದ.

ಬೇರೆ ಬೇರೆ ಹೇರ್ ಸ್ಟೈಲ್ ಹೆಂಗೆಂಗ್ ಬೇಕು ಹಂಗಂಗ್ ಹೇರ್ ಸ್ಟೈಲ್ ಮಾಡ್ಕೋಬಹುದು.